ಗಿಡಮರಗಳನ್ನು ಬೆಳೆಸುವುದು ತುಂಬಾನೇ ಉಪಯುಕ್ತ. ಆದಷ್ಟು ಕಾಲೇಜಗಳಿಗೆ ಹೋಗುವುದು ಏಜುಕೇಷನ್‌ ಪಡೆಯುವುದು ತುಂಬಾನೇ ಒಳ್ಳೆ ಬೆನಿಫಿಟ್‌ ಇರುತ್ತೆ ನಮೀಗೇನೆ.

ಟ್ರೆಡಿಷನ್‌ ಆಗಿರುವಂತದನ್ನ ನಾವು ನೋಡ್ತೀವಿ ಮುಸ್ಲಿಂಗಳು ತುಂಬಾನೇ ಸ್ಟೈಲಿಶ್ ಆಗಿರುವಂತದ್ದನ್ನ ನೋಡ್ತೀವಿ ಅವರು ಮಾಡುವಂತಹ ತತ್ವಗಳು ಆಗಿರಬಹುದು ಬಳಸುವಂತ ಭಾಷೆಗಳು ಆಗಿರಬಹುದು --

ಭಾಷೆಗಳು ಬೇರೆ ಬೇರೆ ಆಗಿರಬಹುದು ಧರ್ಮಗಳು ಬೇರೆ ಬೇರೆ ಆಗಿರಬಹುದು ಆದ್ರೆ ಎಲ್ಲರೂ ಒಂದೇ ರೀತಿಯ ನೋಡುವಂತದ್ದು ಆಗಿರಬಹುದು ಯಾವುದೇ ರೀತಿಯ ಎಷ್ಟ್ ಭಾಷೆಯವರು ಹೋಗಿಬಿಟ್ಟು ಮಸೀದಿಗೆ ಹೋಗ್--

ಪಾರ್ಕ್‌ ಮಾಡಿರುವ ರೀತಿಯನ್ನು ನೋಡಬಹುದು. ಅಲ್ಲಿ ಅದನ್ನು ಮಾಡುವುದರಿಂದ ಟ್ರಾಫಿಕ್‌ ಜಾಮ್‌ ಆಗಿರೋದಕ್ಕೆ ನೋ ಪಾರ್ಕಿಂಗ್‌ ಅಂತಾ ಇರುತ್ತದೆ.

ಅದಕ್ಕೆ ಟೆಕ್ನಾಲಜಿ ಇಂಪ್ರೂ ಮಾಡ್ಕೊಂಡು ಅದ್ ಅದರ ಬಗ್ಗೆ ತಿಳಿದುಕೊಳ್ಳುವ ವ್ಯಕ್ತಿಗಳಿಗೆ ಬೆನಿಫಿಟ್‌ ಕೊಟ್ಟು ಅದರ ಬಗ್ಗೆ ನಾಲ್ಡೆಜ್‌ ಇಂಪ್ರೂ ಮಾಡೋದನ್ನ ಮಾಡ್ತಾರೆ ಅದು ನಮಗೆ ಇಂಪೋರ್ಟೆನ್ಸನ್ನ ಕೊಡುತ್ತೆ.

ಊಟ ಮಾಡುವ ಹೋಟೆಲ್‌ಗಳು ಆಗಿರಬಹುದು ಅವೆಲ್ಲಾ ನೀಟ್‌ ಆಗಿ ಕ್ಲೀನ್‌ನೆಸ್ ಆಗಿರುವಂತಹ ಸ್ಥಳಗಳನ್ನು ನೋಡ್ತೀವಿ.